ಮಸ್ತ ಎಸ್ಟ್ ಚೆಂದ್ ಅಯ್ತಿ ಆ ಕಡೆ ಈ ಕಡೆ ರೋಡ್ ಗಿಡ್ ಎಲ್ಲಾ ಸ್ವಚ್ಛ ಇಟ್ಟಾರ ಫೊಟೊ ಯಾವ್ ತಗದಾನ್ ಸುಳೆಮಗ್ ಮಸ್ತ್ ತಗದಾನ್ ಮಸ್ತ್ ಐತಿ ಬಾರಿ ಚಂದ ಐತಿ ಚಲೋ ಐತೆ.